ಸೆಂಟ್ ಜೋಸಫ್ ಚರ್ಚ್ ಬಂದ್ ಬಹಳ ಪ್ರಸಿದ್ದವಾದ ಚರ್ಚ್ ಆಗಿದೆ ಹಾಗು ಬಹಳ ಜನರಿಗೆ ಉಪಯೋಗವಾಗಿದೆ ಕ್ರಿಶ್ಚನ್ ಜನರು ಇಲ್ಲಿ--

ಪ್ರವಾಸಿತಾಣರಾಗಿ ನೋಡಿಕೊಂಡು ಬರುತ್ತಾರೆ ಹಾಗು ಇಲ್ಲಿ ನಾವು ಚುರ್ಚಿಗೆ ಹೋಗಿ ಪರ್ಯೆರ್ ಮಾಡಿ--

ಬಂದಿದ್ದ್ ಬಂದು ಆಗಮಿಸಿದ್ದಾರೆ ಹಾಗಾಗಿ ಗಾಂಧಿ ಪಾರ್ಕಿನ ಒಳಗೆ ಗಾಂಧೀಜಿ ಅವರ --

ನಮ್ಮ ಶಿಮೊಗ್ಗಾ ಈಗ ಸ್ಮಾರ್ಟ್ ಸಿಟಿ ಬದಲಾವಣೆ ಆಗತ್ತಾ ಇದೆ ಅಹ್ ಅದಕ್ಕೆ ಕಾರಣ ಬಂದು ಸ್ಮಾರ್ಟ್ ಸಿಟಿ ಅನ್ನು ಮೇಂಟೈನ್ ಮಾಡುತ್ತಿರುವ ಕಚೇರಿಯವರು ಅವರು ತುಂಬಾ --

ಶಿಮೊಗ್ಗಾ ಈವಾಗ ಸ್ಮಾರ್ಟ್ ಸಿಟಿ ಆಗಿ ಬದಲಾವಣೆಗೊಳ್ಳುತ್ತಾ ಇರುವುದರಿಂದ ಅಹ್ ನಮ್ಮ ಶಿಮೊಗ್ಗದ ರೋಡ್ ಗಳು ಈವಾಗ ಟಾರ್ ರೋಡ್ ಮತ್ತು ಕಾಂಕ್ರಿಟ್ --

ರೋಡ್ ಆಗಿ ಬದಲಾವಣೆಗೊಳ್ಳುತ್ತಾ ಇದೆ ಹಾಗು ಹಳ್ಳಿಗಳಲ್ಲಿ ಮನೆಗಳು ತುಂಬಾ ಹೆಚ್ಚಳವಾಗಿ --

ಮತ್ತು ಇಲ್ಲಿ ಹಲವು ಬಗೆಯಾದ ಮೇಕ್ಅಪ್ ಸೆಟ್ ಗಳು ಕೂಡ ದೊರೆಯುತ್ತದೆ ಗಿಫ್ಟ್ ಶಾಪ್ ಗಳಲ್ಲಿ --

ಆಡಿ ಕಿಟ್ಟಿಗೆ ಎಂದು ಒಂದು ಜಾತ್ರೆ ನಡೆಯುತ್ತದೆ.

ಕನ್ನಡ್ ಕರ್ನಾಟಕದಲ್ಲಿ ಶಿಮೊಗ್ಗಾ ಎಂಬುವುದು ಪ್ರಸಿದ್ಧ.

ಆ ಕೋರ್ಟ್ ಬಂದು ಯಾವಾಗಲು ನ್ಯಾಯವಾದ ತೀರ್ಪು ಅನ್ನು ಕೊಡುತ್ತದೆ ಎಂದು ಜನರು ನಂಬಿರುತ್ತಾರೆ.

ಫಕ್ಷನ್ ಗಳನ್ನು ಆಚರಿಸಲಾಗುತ್ತದೆ ಹಾಗು ಶಿಮೊಗ್ಗದಲ್ಲಿ ಹಲವಾರು ಪ್ರಸಿದ್ದವಾದ ಫಕ್ಷನ್ ಹಾಲ್ ಗಳು ದೊರೆಯುತ್ತದೆ.

ಎಲ್ಲಾ ಯಂಗ್ ಬಾಯ್ಸ್ ಗಳು ಕಟಿಂಗ್ ಶಾಪಿನಲ್ಲಿ ಅವರಿಗೆ ತಕ್ಕಂತೆ ಹೇರ್ ಸ್ಟೈಲ್ ಅನ್ನು ಮಾಡಿಸಿಕೊಳ್ಳುತ್ತಾರೆ.

ನಮ್ಮ ಶಿಮೊಗ್ಗದಲ್ಲಿ ಮಾಲ್ ಗಳಂತಹ ಶಾಂತವಾದ ಥಿಯೇಟರ್ ಗಳಲ್ಲಿ ಹಲವಾರು ಬಗೆಯಾದ ಫಿಲಂಗಳನ್ನು ನಾವು ವೀಕ್ಷಿಸಬಹುದು ಹಾಗು ಮತ್ತು --